ಈ ಚಿತ್ರದಲ್ಲಿ ಕಾಣುವ ಎ_ಟಿ_ಎಮ್ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅ ತೆಗೆದಿರುವುದಂದು--

ಈ ಚಿತ್ರವನ್ನು ಗಮನಿಸಿದಾಗ ಇದು ಒಂದು ದಿನಸಿ ಅಂಗಡಿ ಎಂದು ತಿಳಿದುಬರುತ್ತದೆ ಈ ಚಿತ್ರದಲ್ಲಿ ನಾವು ಅಂಗಡಿ ಮಾಲಿಕರನ್ನು ಸಹ ಕಾಣಬಹುದಾಗಿದೆ.

ಆ ಮಂಜಿದಾಗ ಇದು ಒಂದು ಹಿಮದ ಪ್ರದೇಶವೆಂದು ತಿಳಿಯಬಹುದು ಈ ಚಿತ್ರದಲ್ಲಿ ಹಲವಾರು ಚಲಿಸುತ್ತಿರುವುದನ್ನು ಕಾಣಬಹುದು.

ಪಕ್ಕದಲ್ಲಿ ಬರ್ಪದ ಮೇಲೆ ಉಪಯೋಗಿಸುವ ಸಾಧನವನ್ನು ಮಕ್ಕಳು ಹಾಗೂ ಪುರುಷರು ಉಪಯೋಗಿಸುತ್ತಿರುವುದನ್ನು ಸಹ ಕಾಣಬಹುದು.

ಈ ಚಿತ್ರದಲ್ಲಿ ನಾವು ದಪ್ಪವಾದ ಪುಸ್ತಕಗಳನ್ನು ಸಹ ಕಾಣಬಹುದಾಗಿದೆ ಪುಸ್ತಕಗಳು ಹೇಗಿದೆ ಎಂದರೆ ಅಂಗಡಿ ತುಂಬಿದೆ.

ಈ ಚಿತ್ರದಲ್ಲಿ ಮೀನುಗಳು ಮಾತ್ರವಲ್ಲದೆ ಹೇಡಿ ಸಿಗಡಿ ಮೀನುಗಳನ್ನು ಸಹ ಕಾಣಬಹುದು.